ಇದು ಒಂದು ರೂಮ್ ಆಗಿದೆ ಇಲ್ಲಿ--

ಮತ್ತೆ ಒಂದು ವಿದ್ಯುತ್ ಬೋರ್ಡ್ ಇದೆ.

ಕೆನರಾ ಬ್ಯಾಂಕ್ ನ ಒಳಗಡೆ ಒಬ್ಬನು ಮನುಷ್ಯನು ಹೋಗ್ತಾ ಇದ್ದಾನೆ ಒಂದು ಗೇಟ್ ಇದೆ.

ಈ ಒಂದು ಸ್ಥಳದಲ್ಲಿ ಮನುಷ್ಯರು ಮನೆಯನ್ನ ನಿರ್ಮಾಣ ಮಾಡುವಂತ ಸ್ಥಳ ಇದೆ.

ಇದು ಒಂದು ಗಡಿಯಾರದ ಅಂಗಡಿ ಇದೆ.

ಇಲ್ಲಿ ಎರಡು ಕೊಠಡಿಗಳು ಇವೆ ಈ ಕೊಠಡಿಯ ಒಳಗಡೆ --

ಇಲ್ಲಿ ಎಲ್ಲಾ ರೀತಿಯ ವಸ್ತುಗಳು ದೊರೆಯುತ್ತದೆ ಒಂದು ವಿದ್ಯುತ್ ವೈಯರಿದೆ.

ದೂರದಲ್ಲಿ ಒಂದು ತೆಂಗಿನ ಮರ ಇದೆ.

ಮರಗಳು ಇವೆ ಈ ಕಡೆ ಒಂದು ರಸ್ತೆಯಿದೆ ಈ ರಸ್ತೆಯನ್ನು ಕಾಂಕ್ರೀಟ್ನಿಂದ ನಿರ್ಮಾಣಿಸಲಾಗಿದೆ.

ಇಲ್ಲಿ ಎಲ್ಲಾ ರೀತಿಯ ಬಟ್ಟೆಗಳು ದೊರೆಯುತ್ತವೆ ಮತ್ತೆ ಇಲ್ಲಿ ವಿದ್ಯುತ್ ವೈಯರ್ ಗಳು ಇವೆ.

ಈ ಒಂದು ಚಿತ್ರದಲ್ಲಿ ಬುದ್ಧನ ಮೂರ್ತಿ ಇದೆ.